ಇಲ್ಲೊಂದ್ ದೊಡ್ ಕೆರೆ ಏನೋ ಐತ್ ಇಲ್ಲಿ ಕೆರೆಯಲ್ಲಿ ಗಾಡಿ ಸಿಕ್ಕೋರೋತೋ ಇಲ್ಲಿ .

ನನಗೆ ಅನಿಸುಮಟ್ಟಿಗೆ ಇದು ಒಂದ್ ಸ್ಟೇಡಿಯಂ ಐತ್ರಿ ಸ್ಟೇಡಿಯಂ ನಾಗ ಕುರ್ಚಿಗಳ್ ಅದಾವ ಕೆಂಪ್ ಕಲರ್ ದಕ್ ಕವರ್ ಹಾಕ್ಯಾರ.

ಇಲ್ಲೇ ಒಂದ್ ಬ್ರಿಜ್ ಐತಿ ಬ್ರಿಜ್ ಬಾಜೂಕ ನದಿ ಏತಿ ನದಿ ಮ್ಯಾಲ್ ಬ್ರಿಜ್ ಕಟ್ಯಾರ--

ಇಲ್ಲೇ ಒಂದ್ ಚಲೋ ಆಗಿರ್ತಿ ಕುಡಿಯಕೆ ನೀರ್ ರ್ ಇಲ್ಲಿಂದ ಹೊಸಾದ್ ಏನ್ ಹಾಕ್ಯಾರ ಮ್ಯಾಟ್ ಹಾಕ್ಯಾರ .

ದಿನಕೊಂದ್ ಸಂಜೆಮುಂದ್ ಬಂದ್ ವಾಕಿಂಗ್ ಅದು ಮಾಡಿ ಕುಂಡ್ರಬಹುದು .